ನಾವು ಕೆಲಸ ಮಾಡಿಲ್ಲ ಅಂದ್ರ ನೋಡ್ತೀನಿ ಹೋಗಿಸೇಂದ್ರ ಅಲ್ಲಿ ಹೋಗಿ ಪೈಪ ಜೋಡ್ಸದು ಅವೆಲ್ಲ ನೋಡ್ಗೆಸಿಂದ.

ನಾವು ಕೆಲಸ ಮಾಡಿಲ್ಲ ಅಂದ್ರು ನೋಡುತ್ತಿದ್ದೀರಿ ಹೋಗಿಸಿಂಧ್ ಅಲ್ಲಿ ಹೋಗಿ ಪೈಪ್ ಜೋಡ್ಸ್ ದು ಅವೆಲ್ಲ ನೋಡಗೆಸಿಂದ--

ಅವನು ಬಿಳಿಯ ಶರ್ಟ್ ಹಾಕಿದ್ದಾನೆ ಅವನ ಕೈಯಲ್ಲಿ ಒಂದು ಕವರ್ ಇದೆ ಅಲ್ಲಿ ತುಂಬಾ ಡಬ್ಬಗಳು ಇಟ್ಟಿದ್ದಾರೆ.

ಒಟ್ನಲ್ಲಿ ಈತರ ಕುರ್ಚಿ ನೋಡಿದ್ರೆ ನಮ್ಗೆ ಒಂತರಾ ಬಾರಿ ಎಂಟರ್ಟೇನ್‌ಮೆಂಟ್‌ ಆಗುತ್ತೆ.

ಆ ಒಟ್ನಲ್ಲಿ ನಾವು ಹೊಳೆದಂಡೆಗಿರೋದು. ಅಲ್ಲಿ ಹೊಳಿದ ಇರೋ ಇರೋದ್ರಿಂದ ನಮಿಗೆ ಬಾರಿ--

ಹಾಗಾಗಿ ಇಲ್ಲಿ ಹಳ್ಳಿಲಿ ಬಾಳ ಕಡಿಮಿ ಇಲ್ಲಿ. ಬಿಲ್ಡಿಂಗ್‌ ನೋಡಿದ್ರ ನಮ್‌ ನಮ್ ಕಡೆ ಬಾರಿ ನೀಟ್‌ ಇಟ್ಟಿರ್ತಾರ.

ಅಲ್ ಬಾರಿ ಚನ್ನಾಗಿರೋ ಒಳ್ಳೊಳ್ಳೆ ಬುಕ್‌ ಗೊಳ್ ಇದಾವ ಅಲ್ಲಿ.

ಇಲ್ಲಿ ಮದುವಿ ಮು ಕಲ್ಯಾಣ ಮಂಟಪ ಐತಿ.

ಕಾರಿನ ಡೋರ್ ಓಪನ್ ಆಗಿದೆ ಮತ್ತೆ ಒಂದು ಕಪ್ಪು ಕುಚ್ರಿ ಕಾಣಿಸಲು ಬರುತ್ತಿದೆ.

ನಮ್ಮೂರಾಗ ಒಂದು ಹೊಳೆ ಐತೆ ಆ ಹೊಳೆಯಲ್ಲೆಲ್ಲ ಮೀನು ಹಿಡಿದು ಮೀನ್‌ ಹಿಡೀತಾರ ಅಲ್ಲೆಲ್ಲ ಮೀನ್‌ ಹಿಡ್ದು ಬಲೆ ಹಾಕಿ ನೀರ್ನಲ್ಲೆಲ್ಲ ಬಲೆ ಹಾಕಿದ್ಮೇಲೆ ಒಂದರ್ಧ ಅಲ್ಲಿ ಬಿದ್ದ ಮೀನ್ಗಳನ್ನೆಲ್ಲನ ತಗೊಂಬಂದು .